ನಂಗೆ ಗಿಡಗಳೆಂದರೆ ಬಾಳ ಇಷ್ಟ ಗಿಡಗಳನ್ನು ಬೆಳೆಸಕು ಇಷ್ಟ ಪಡ್ತೀನಿ ಎಲ್ಲಾದ್ರೂ ಪಾರ್ಕ್ ಎಲ್ಲಾದ್ರೂ ನರ್ಸರಿ ಗುಳ ಗಿಟ್ಟಿದ್ರು ಕೂಡ ನಾನು ಇಷ್ಟ ಪಟ್ಟು ತರ್ತೀನಿ.

ಎಲ್ಲಿಗ್ನ್ನು ಹೋಗ್ಬೇಕಂದ್ರೆ ಬಸ್ ನ್ನೇ ಕಾಯಕ್ಕಾಗಲ್ಲ ಆಟೋ ನ್ನೇ ಕಾಯಕ್ಕಾಗಲ್ಲ ನಮ್ಮ್ ಸೇಫ್ಟಿ ಇರ್ತಿದ ಅದರಾಗೆ ನ ಸೇಫ್ಟಿ ಇಡ್ತಿದ್ದ--